ಇಲ್ಲಿ ಎದುರುಗಡೆ ಒಂದು ರಸ್ತೆಯು ಇದೆ.

ಇಲ್ಲಿ ಎದುರುಗಡೆ ಒಂದು ಅಂಗಡಿಯು ಇದೆ ಅಂಗಡಿಯ ಮೇಲ್ಗಡೆ ಒಂದು ಬೋರ್ಡ್ ಹಾಕಿದ್ದಾರೆ ಹಾಗೂ ಬೋರ್ಡ್ ನ ಮೇಲ್ಗಡೆ ಅಂಗಡಿಯ ವಿಳಾಸ ಹಾಗೂ ಅವರ ಮೊಬೈಲ್ ನಂಬರ ನ್ನು ಕೂಡ ಬರೆದಿದ್ದಾರೆ.

ಇಲ್ಲಿ ಎದ್ರುಗಡೇ ಒಂದು ದೇವಸ್ಥಾನವು ಇದೆ ದೇವಸ್ಥಾನದ ಮೇಲ್ಗಡೆ ಒಂದು ಕೇಸರಿ ಬಣ್ಣದ ಬಾವುಟವನ್ನು ಕೂಡ ಹಚ್ಚಿದ್ದಾರೆ.

ಇಲ್ಲಿ ಎದ್ರುಗಡೆ ಒಂದು ದೊಡ್ಡ ಜ್ಯೂಸ್ನ ಅಂಗಡಿ ಇದೆ ಹಾಗೂ ಒಳಗಡೆ ತುಂಬ ಲೈಟ್ಸ್ ಗಳನ್ನು ಕೂಡ ಹಾಕಿದ್ದಾರೆ ಸುತ್ತಮುತ್ತಲು ಅಚ್ಚ ಹಸಿರಿನ ಗಿಡಮರಗಳು ಕೂಡ ಬೆಳೆದು ನಿಂತಿವೆ.

ಇಲ್ಲಿ ಎದುರುಗಡೆ ಒಂದು ದೊಡ್ಡ ಕೋಣೆ ಇದೆ ಕೋಣೆ ಒಳಗಡೆ ಒಂದು ದೊಡ್ಡ ಮಷಿನ್ ಕೂಡ ಇದೆ.

ಹಾಗು ಎದ್ರುಗಡೆ ಒಬ್ಬ ವ್ಯಕ್ತಿ ಕುರ್ಚಿಯ ಮೇಲ್ಗಡೆ ಕುಳಿತಿದ್ದಾನೆ ಹಾಗು ಸ್ವಲ್ಪ ಮಕ್ಳು ವ್ಯಾಯಾಮವನ್ನು ಕೂಡ ಮಾಡುತ್ತಿದ್ದಾರೆ.

ಇದು ಒಂದು ಮೆಡಿಕಲ್ ಶಾಪ್ ಆಗಿದೆ ಶಾಪ್ ನ ಒಳಗಡೆ ಲೈಟ್ಸ್ ಹಾಗು ಫ್ಯಾನ್ ಗಳನ್ನು ಕೂಡ ಹಾಕಿದ್ದಾರೆ.

ಇಲ್ಲಿ ಎದ್ರುಗಡೆ ಹೆಣ್ಣುಮಕ್ಕಳ ಅಲಂಕಾರದ ಸಾಮಾನುಗಳ ಅಂಗಡಿ ಇದೆ.

ಹಾಗೂ ಅಂಗಡಿಯ ಒಳಗಡೆ ಬಳೆಗಳನ್ನು ಹಾಗೂ ಸರ ಕಿವಿಗಿಂದುಗಳನ್ನು ಕೂಡ ಇಟ್ಟಿದ್ದಾರೆ.

ಇಲ್ಲಿ ಎದ್ರುಗಡೆ ಒಂದು ದೊಡ್ಡ ಕಟ್ಟಡವು ಇದೆ ಕಟ್ಟಡದ ಸುತ್ತ ಮುತ್ತಲು ಗಿಡ ಮರಗಳು ಕೂಡ ಬೆಳೆದು ನಿಂತಿವೆ.

ಹಾಗೂ ಆಟೋ ರಿಕ್ಷ ದ ಪಕ್ಕದಲ್ಲಿ ಸ್ವಲ್ಪ ಹುಡುಗರು ಕೂಡ ಕುಳಿತಿದ್ದಾರೆ.

ಕಟ್ಟಡಕ್ಕೆ ತುಂಬಾ ಕಿಟಕಿಗಳು ಕೂಡ ಇವೆ ಕಟ್ಟಡದ ಎದುರುಗಡೆ ಸ್ವಲ್ಪ ಜನರು ಕೂಡ ಸಂಚರಿಸುತ್ತಿದ್ದಾರೆ.

ಹಾಗು ಕಟ್ಟಡದ ಎದ್ರುಗಡೆ ಒಂದು ದೊಡ್ಡ ಕಂಬವು ಕೂಡ ಇದೆ.

ಇಲ್ಲಿ ಎದ್ರುಗಡೆ ಒಂದು ಅಂಗಡಿ ಇದೆ ಅಂಗಡಿ ಮೇಲ್ಗಡೆ ಒಂದು ಬೋರ್ಡ್ ಅನ್ನು ಹಾಕಿದ್ದಾರೆ.

ಹಾಗೂ ಆತನ ಹಿಂದ್ಗಡೆ ಒಂದು ಕುರ್ಚಿಯು ಕೂಡ ಇದೆ.

ಇಲ್ಲಿ ಎದ್ರುಗಡೆ ಒಂದು ರಸ್ತೆಯು ಇದೆ ರಸ್ತೆಯ ಸುತ್ತಮುತ್ತಲು ಹಚ್ಚಹಸುರಿನ ಗಿಡಮರಗಳು ಬೆಳೆದು ನಿಂತಿವೆ.

ಅಂಗಡಿಯ ಒಳಗಡೆ ತುಂಬ ಸಾಮಾನುಗಳನ್ನು ಕೂಡ ಇಟ್ಟಿದ್ದಾರೆ ಹಾಗು ಎದುರುಗಡೆ ಚಿಕ್ಕ ಮಕ್ಕಳ ಕುರ್ಚಿಗಳನ್ನು ಕೂಡ ಇಟ್ಟಿದ್ದಾರೆ.

ಹಾಗು ನದಿಯ ಸುತ್ತ ಮುತ್ತಲು ಕಲ್ಲುಗಳು ಹಾಗು ಕಸವು ಕೂಡ ತುಂಬಿದೆ.

ಹಾಗು ಒಬ್ಬ ವ್ಯಕ್ತಿಯು ಬಿಳಿ ಬಣದ್ದ ಟೀಶರ್ಟ್ ಅನ್ನು ಹಾಕ್ಕಿಕೊಂಡಿದ್ದಾನೆ ಹಾಗೂ ಒಬ್ಬ ವ್ಯಕ್ತಿ ಬಿಳಿ ಬಣ್ಣದ ಶರ್ಟ್ ನ್ನು ಹಾಕಿಕೊಂಡಿದ್ದಾನೆ.

ಅಂಗಡಿಯ ಒಳಗಡೆ ತುಂಬ ಸಿಮೆಂಟ್ ಚೀಲಗಳನ್ನು ಕೂಡ ಇಟ್ಟಿದ್ದಾರೆ.

ಹಾಗು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದ್ದಾರೆ.

ಇಲ್ಲಿ ಎದುರುಗಡೆ ಒಂದು ಅಂಗಡಿ ಇದೆ.

ಹಾಗೂ ಫ್ಯಾನ್ ಗಳನ್ನು ಕೂಡ ಕೂಡಿಸಿದ್ದಾರೆ.

ಇಲ್ಲಿ ಎದುರುಗಡೆ ಒಬ್ಬ ವ್ಯಕ್ತಿಯು ತನ್ನ ಕೈಯಲ್ಲಿ ಮೊಬೈಲ್ ಫೋನ್ ಅನ್ನು ಹಿಡಿದುಕೊಂಡು ನಿಂತಿದ್ದಾನೆ.

ಹಾಗು ಪಕ್ಕದಲ್ಲಿ ಕಾಲೇಜಿನ ಮೇಲ್ಗಡೆ ಟ್ರಿನಿಟಿ ಕಾಲೇಜ್ ಎಂದು ಕನ್ನಡದಲ್ಲಿ ಬರೆದಿದ್ದಾರೆ.

ಇದು ಒಂದು ಜಿಮ್ ಮಾಡು ವಂತಹ ಕೋಣೆಯಾಗಿದೆ ಹಾಗೂ ಒಳಗಡೆ ತುಂಬ ಜನರು ಕೂಡ ಜಿಮ್ ಅನ್ನು ಮಾಡುತ್ತಿದ್ದಾರೆ.

ಹಾಗು ಎದ್ರುಗಡೆ ಇಬ್ಬರು ವ್ಯಕ್ತಿಗಳು ಕೂಡ ಫೋಟೋ ವನ್ನು ತೆಗೆಸಿಕೊಳ್ಳುತ್ತಿದ್ದಾರೆ.

ಹಾಗೂ ಅರಮನೆಗೆ ಎದುರುಗಡೆ ಒಂದು ಬಾಗಿಲು ಕೂಡ ಇದೆ.

ತಗೋ ಒಂದು ಬಾತುಕೋಳಿಯು ನೀರನ್ನು ಕೂಡ ಕುಡಿಯುತಿದೆ.

ಹಾಗೂ ಎದುರುಗಡೆ ಒಬ್ಬ ಅಜ್ಜಿಯು ಕುರ್ಚಿಯ ಮೇಲ್ಗಡೆ ಕುಳಿತಿದ್ದಾರೆ.

ಇಲ್ಲಿ ಎದ್ರುಗಡೆ ಒಂದು ಚರ್ಚ್ ಇದೆ ಚರ್ಚ್ನ ಎದ್ರುಗಡೆ ಒಂದು ಕಾರ್ಯಕ್ರಮ ನಡೆಯುತ್ತಿದೆ.

ಚೇರ್ಸ್ ನ ಒಳಗಡೆ ಲೈಟ್ಸ್ ಗಳನ್ನು ಕೂಡ ಹಾಕಿದ್ದಾರೆ ಹಾಗು ಎದ್ರುಗಡೆ ಸ್ವಲ್ಪ ಜನರು ಕೂಡ ನಿಂತಿದ್ದಾರೆ.

ಇದು ಒಂದು ಮನೆಯ ಸ್ವಚ್ಛತೆಗೆ ಉಪಯೋಗವಾಗುವಂತಹ ಸಾಮಾನುಗಳ ಅಂಗಡಿಯಾಗಿದೆ ಹಾಗು ಅಂಗಡಿಯ ಒಳಗಡೆ ಫೇನೋಲ್ ಹಾಗು ಬಟ್ಟೆಗೆ ಹಚ್ಚುವಂತಹ ಸಾಮಾನುಗಳು--

ಇದು ಒಂದು ದೇವರ ಪೂಜೆ ಮಾಡುವಾಗ ಉಪಯೋಗವಾಗುವ ಅಂತ ಸಾಮಾನುಗಳ ಅಂಗಡಿ ಆಗಿದೆ.